ಮೇಲೆ ಮೋಡಗಳು ಕಾಣಿಸುತ್ತಿವೆ ಅಲ್ಲಲ್ಲಿ ಜನಗಳು ಕಾಣಿಸುತ್ತಿದ್ದಾರೆ.

ಬೌಲ್ ನಲ್ಲಿ ಗ್ರೀನ್ ಬೊಕ್ಕೆ ಇಟ್ಟಿದ್ದಾರೆ.

ಇಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ ಇನ್ನೊಬ್ಬ ವ್ಯಕ್ತಿ ಲ್ಯಾಪ್ಟಾಪ್ ಅನ್ನ ಹಿಡಿದುಕೊಂಡು ಕೆಲಸ ಮಾಡುತ್ತಿದ್ದಾರೆ.

ಇದು ಒಂದು ದಿನಸಿ ಅಂಗಡಿಯಾಗಿದೆ ಇದರಲ್ಲಿ ಹಿಂದಿಯಲ್ಲಿ ಬೋರ್ಡ್ ಗಳನ್ನು ಹಾಕಲಾಗಿದೆ.

ಇದು ಸಂಗೀತ ಕಚೇರಿ ಅದರಲ್ಲಿ ಇಬ್ಬರು ಲೇಡೀಸು ಇದಾರೆ ಒಬ್ಬರು ಜೆನ್ಸ್ ಇದಾರೆ ಜೆನ್ಸ್ ತಬಲಾ ಬಾರಿಸಿದ್ದಾರೆ ಒಬ್ರು ವೀಣೆ ನುಡಿಸುತಿದ್ದಾರೆ.

ಇದು ಮಕ್ಕಳು ಆಟ ಆಡುವ ಪಾರ್ಕಿಂಗ್ ಏರಿಯಾ .

ಇಲ್ಲಿ ಅತೀ ಹೆಚ್ಚಿನ ಫ್ಯಾನುಗಳು ಇದಾವೆ.

ಗಡಿಯಾರ ಇದೆ ಬಲೂನುಗಳಿಂದ ತ್ರಿವರ್ಣ ಕಲರ್ನಿಂದ ಕಟ್ಟಲಾಗಿದೆ.

ಎಲ್ಲೋ ಕಲರ್ ವೈಟ್ ಕಲರ್ ಫ್ಲವರ್ ಹೊಂದಿರುವ ಬೋರ್ಡ್ ಇದೆ.